ಹಾಗೆ ಗೋಬಿ ಅದ್ ತಂಪು ಎಳನೀರು ಹಣ್ಣುಗಳನ್ನು ಮಾರಾಟ ಮಾಡಲು --

ಫ್ರೈ ಮಾಡಿ ಮತ್ತೆ ಸಾರ್ ಮಾಡಿ ತಿನತರೆ ನಾನಾರೀತಿಯ ಮೀನುಗಳು ಸೇರ್ಕೊತ್ತವೆ.

ಅಷ್ಟು ರಮ್ಯವಾಗಿ ಮನೋಹರವಾಗಿರುತ್ತದೆ ಜನವರ ಜನರ ಸುತ್ತನೆ ಕ್ಯೂ ಅಷ್ಟೇ ಇರುತ್ತದೆ.

ಮಕ್ಕಳು ಯಾವ್ ರೀತಿ ತೇರ್ಗಡೆಯನ್ನು ಹೊಂದಿದ್ದಾರೆ ನಾನು ಪಾಠ ಮಾಡಿರೋದು ಯಾವ್ ರೀತಿಯಲ್ಲಿ.

ಬಾಂಬೆ ಬುಕ್ ಹೌಸ್ ಇಲ್ಲಿ ಪುಸ್ತಕಗಳು ಯಾವ ರೀತಿಯ ಪುಸ್ತಕ ಬೇಕಾರು ದೊರೆಯುತ್ತವೆ.

ಅವ್ರು ಓದಬಹುದು ಮತ್ತೆ ಎಲ್ಲಾ ರೀತಿಯ ಪುಸ್ತಕಗಳು ದೊರೆಯುತ್ತವೆ .

ಐಸ್ ಕ್ರೀಮ್ ತಿನ್ನಲು ಎಲ್ಲಾ ಜನರು ಬಂದು ಇಲ್ಲಿ ಐಸ್ ಕ್ರೀಮ್ ತಿಂದಕೊಂಡ ಹೋಗತ್ತರೆ ಮಕ್ಕಳಿಗೆ ತುಂಬಾ ಇಷ್ಟವಾ ಐಸ್ ಕ್ರೀಮ್ .

ತಾವು ಎಲ್ಲಿಗೆ ಹೋಗಿದ್ವಿ ಅಂತ ತೋರಿಸಿಕೊಳ್ಳುವುದು ಒಂದು ರೀತಿಯ ಹವ್ಯಾಸವಾಗಿದೆ.

ಈ ದೇವ್ಸ್ಥಾನಕ್ಕೆ ಬರಲಿಕ್ಕೆ ಎಷ್ಟು ಕೈ ಕಾಲು ನೋವುತ್ತೆ ಅಂದರೆ ಕಲ್ಲಿನಲ್ಲಿ ನಡಕೊಂಡು ಬೆಟ್ಟ ಹತ್ತಿ ಬರೋವಷ್ಟರಲ್ಲಿ ಸಾಕಾಗುತ್ತೆ.

ಮಣ್ಣು ಹೇಗೆ ಕೊಚ್ಚಿ ಹೋಗಿದೆ ಮಣ್ಣು ಯಾವ ರೀತಿ ಹೋಗ್ತಾ ಇದೆ ಅಂದ್ರೆ--

ಕರೆಂಟ್ ಅಕೌಂಟನ್ನು ಮಾಡುತ್ತಾರೆ ಮತ್ತೆ ಡೆಬಿಟ್ ಕ್ರೆಡಿಟ್ ಮಾಡುವುದರ ಮೂಲಕ ತಮ್ಮ ಅಕೌಂಟ್ ನಲ್ಲಿ ಹಣವನ್ನು ಉಳಿಸಿ.

ಹೋಟೆಲ್ ಕೂತುಕೊಂಡು ಊಟ ಮಾಡುವಂತಹ ಸ್ಥಳ ಹೋಟೆಲ್ ನಲ್ಲಿ ಊಟ ಮಾಡಿ --

ಹೊಳೆ ಪಕ್ಕದಲ್ಲಿಯೇ ಬೆಟ್ಟಗಳು ಮತ್ತೆ ನದಿ ದಂಡೆಯ ಮೇಲೆ ಸುತ್ತ ಮುತ್ತ.

ಆದರೆ ಫಂಕ್ಷನ್ ಇದ್ದಾಗ ಜಾಸ್ತಿ ಬೆಲೂನ್ ನಿಂದ ಡೆಕೊರೇಟ್ ಮಾಡಿ ಅಂದ ಚೆಂದವನ್ನು ಹೆಚ್ಚಿಸಿರುತ್ತಾರೆ.

ಐಸ್ ಕ್ರೀಮ್ ಗಳು ತಿನ್ನಲು ಯೋಗ್ಯವಾಗಿರುತ್ತದೆ ಮತ್ತೆ ಹೆಚ್ಚು ಜನರು ಅಲ್ಲೇ ಸೇರುವುದರಿಂದ --

ನಮ್ಮೆಲ್ಲರ ಹೊಣೆಯಾಗಿರುತ್ತದೆ ಕಾಡು ಪ್ರಾಣಿಗಳು ಮತ್ತು ಅರಣ್ಯಗಳು --

ಒಂದೊಂದು ಕಡೆಗಳಲ್ಲಿ ದೋಣಿಯಿಂದನೇ ಸಂಚಾರ ಮಾಡಬೇಕಾಗಿರುತ್ತದೆ ಒಂದೊಂದು ಕಡೆಯಲ್ಲಿ ಸೇತುವೆ ಇಲ್ಲದೆ ಇರುವುದು ರೋಡ್ ಸರಿಯಾಗಿ ಇಲ್ಲದೆ ಇರುವುದರಿಂದ ಬಸ್ --